ಇದು ಬಂದ್ಬಿಟ್ಟು ಒಂದು ಶಿಲೆ ಅಂದ್ರೆ ಅಂಬೇಡ್ಕರ್ ಶಿಲೆ ಆಗಿರಬಹುದು ಯಾವ್ದು ಅಂತ ಗೊತ್ತಾಗ್ತಿಲ್ಲ ಮೇ ಬಿ ಅಂಬೇಡ್ಕರ್ದು ಅನ್ಕೊಂಡ್ ಇದೀನಿ ಒಂದು ಸರ್ಕಲ್ ಸರ್ಕಲ್ ಅಲ್ಲಿ ಅಂದ್ರೆ--

ಇದು ಒಂದು ಕಲೆ ಎಲ್ಲರಿಗೂ ಕಲೆ ಇರಲ್ಲ ನೋಡಿ ಹೆಂಗೆ ಇದು ಒಂದು ಆತರದ ಏನೊ ಒಂದು ಜಾತ್ರೆ ಮಾಡ್ತಾರೆ ಬಟ್‌ ಇದು ಸಿಟಿ ಯಲ್ಲಿ ಮಾಡಿದ್ದಾರೆ ಏನೊ ಕಾಲೆಜ ಆರ ಸ್ಕುಲ ಫಂಕ್ಷನ್‌ --

ಈದ್ ಬಂದ್ಬಿಟ್ಟು ಗೋಮಟೇಶ್ವರ ಇರೋದು ಗುಲಬರ್ಗಾದಲ್ಲಿ ಅಲ್ಲೆಲ್ಲ ಗಿಡಮರಗಳು ತುಂಬ ಸುತ್ತ ಚೆನಾಗಿದೆ ಆ ಸರ್ಕಲ್ ನಂಗಂತೂ ಇದು ತುಂಬ ಇಷ್ಟ ನಾನು ಒಂದ್ಸಲ ನೋಡ್ಬೇಕು ಅಂತ ಅಸೆ ಇದೆ .

ಎಲೆಕ್ರೊನ್ಸಿ ಅಂಗ್ಡಿ ಅಂತ ಇದರ ನೇಮ್ ಬಂದ್ಬಿಟ್ಟು ಶ್ರೀಕೃಷ್ಣ ಎಲೆಕ್ಟ್ರಾನಿಕ್ಸ್ ಅಂತ ಇಲ್ಲಿ ಫೋನ್ಗಳು ಏನಾದ್ರು ಪೆರ್ಚಸ್ ಮಾಡ್ಬೇಕಂದ್ರೆ ಫೋನ್ ಚೆನ್ನಾಗಿದೆ ಈ ಕಡೆ ಬಂದ್ಬಿಟ್ಟು ಮಿಕ್ಸಿ ಕೂಕ್ಕುವರ್ --